ಇದು ಒಂದು ದೊಡ್ಡ ಬಯಲು ಇದರಲ್ಲಿ ಒಬ್ಬ ಮನುಷ್ಯ ಮಲಗಿದ್ದಾನೆ ಅವ್ನ ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆಆಹ್ಹ್ ಅದು ಆಡುವಾಗನೋ ವ್ಯಾಯಾಮ ಮಾಡುವಾಗೇನೋ --

ಏನೋ ಒಂದು ವ್ಯಾಯಾಮ ನಡೆಸುವ ಕೆ ಇದು ಇರಬಹುದು ರಂಗ ಬಯಲು ರಂಗ --

ಇದೊಂದು ಪುಟ್ಟದಾದ ಶಾಪಿಂಗ್ ಮಾಲ್ ಮೇಲುಗಡೆ --

ಎಲ್ರೂ ಬಿಳಿದಾದ ಟೊಪ್ಪಿ ಹಾಕೊಂಡಿದ್ದಾರೆ. ಕೆಂಪು ಕಾರ್ಪೆಟ್ ಅನ್ನು ಹಾಸಿದ್ದಾರೆ ನೆಲದ ಮೇಲೆ --

ಎಲ್ಲ ಸರಳನ್ನು ಜೋಡಿಸಿ ಇಟ್ಟಿದ್ದಾರೆ ಇನ್ನು ಯಾರು ಇಲ್ಲ ಕಾರ್ಮಿಕರು ಯಾರು ಇಲ್ಲ.

ಕಾದು ಕೂತಿದ್ದಾರೆ ಬಸ್ ಯಾವಾಗ ಬರುತ್ತೆ ಅಂಥ ಒಂದು ಅಂಗನು ಒಂದು ನೆಲನು ಇದೆ ಬಸ್ ನಿಲ್ಲುವ ನಿಲ್ದಾಣ .

ಇಲ್ಲೊಂದು ಹಿಂದುಗಡೆ ಒಂದು ಫಿಲಂ ಸ್ಟಾರ್ ಫೋಟೋ ವನ್ನ ಹಾಕಿದ್ದಾರೆ ಒಬ್ಬ ಗಂಡಸು ನಿಂತಿದ್ದಾನೆ.

ಮೇಜು ಎಲ್ಲ ಇತ್ತಿದ್ದ್ದಾರೆ ಎ.ಸಿ ನು ಇದೆ ಮೇಲ್ಗಡೆ ಇಂದ ಲೈಟ್ಸ್ ಹಾಕಿದ್ದಾರೆ.

ಇದೊಂದು ಮಣ್ಣಿನ ರೀತಿಯ ಪಾರ್ಕ್ ಇಲ್ಲಿ ಒಂದು ಕಾರಂಜಿಯ ತರ ಮಾಡಿದ್ದಾರೆ ಒಳಗೆ --

ಐದು ಪ್ರತಿಮೆಯನ್ನು ಮಾದಿನೂ ಕೆತ್ತಿನೂ ಇಟ್ಟಿದ್ದಾರೆ ಗಿಡ ಹ್ಮ್ ಹೂವಿನ ಗಿಡಗಳು ಮತ್ತೆ ಅಲ್ಲಿ ಅಲ್ಲಿ ಆಚೆ ಸೈಡ್ನಲ್ಲಿ ಹುಲ್ಲು --

ಮತ್ತೆ ಕುರ್ಲಿಕ್ಕೆ ಬೆಂಚು ಎಲ್ಲ ಹಾಕಿದ್ದಾರೆ .

ಇದು ಯಾವ್ದೋ ಮನಿ ಆಗಿ ತೋರ್ತಾ ಇದೆ ಅಕ್ಕ ಪಕ್ಕ ಗಿಡ ಮರ ಎಲ್ಲ ಇದ್ದು --

ಒಂತರ ಮನುಷ್ಯರೇ ನಿರ್ಮಿಸಿದ ಒಂದು ಸ್ವಿಮ್ಮಿಂಗ್ ಫೂಲ್ ತರ ಇದೆ ನೋಡ್ಲಿಕ್ಕೆ ತುಂಬಾ ಚೆಂದ ಕಾಣ್ತಾ ಉಂಟು.

ಇದೊಂದು ಪೋಸ್ಟ್ ಆಫೀಸ್ ತುಂಬಾ ನವೀನ ರೀತಿಯಲ್ಲಿ --

ಮಕ್ಕಳು ಸ್ಕೂಲಿಗೆ ಹೋಗಿರಬಹುದು ಮತ್ತೆ ಬರ್ತಾರೆ --

ಇಲ್ಲಿ ಯಾವುದೊ ಕಾಂಪಿಟಿಶನ್ ನಡೀತಾ ಉಂಟು ರಂಗೋಲಿ ಹಾಕುವ ಸ್ಪರ್ಧೆ ಅಹ್ ಮಕ್ಕಳೆಲ್ಲ --

ಇದೊಂದು ಹೊಸದಾಗಿ ಪ್ರಾರಂಭವಾಗಿರುವ ಗೋಲ್ಡ್ ಲೋನ್ ತೆಗೊಳ್ಳುವ ಆಫೀಸ್. ಬೆಲೂನ್ಸ್ ಎಲ್ಲ ಕಟ್ಟಿದ್ದಾರೆ ಆರೆಂಜ್ ಆ ಆರೇಂಜ್ ವೈಟ್

ಹಸಿರು ಗ್ರೀನ್ ಕಲರ್ ಇದು ರಿಕ್ಷಾ ಕಪ್ಪು ಕೆಂಪು ಕಲರ್ ರಿಕ್ಷಾ ಮೂರ್ ನಾಲಕ್ ಥರ ರಿಕ್ಷಾ ನಿಂತಿದೆ ಇಲ್ಲಿ .

ಈಚೆ ಕಡೆ ಇಂದ ತೆಂಗಿನ ಮರ ಎಲ್ಲ ಹಾಕಿದ್ದಾರೆ ಗೇಟ್ ಇದೆ ದೊಡ್ದ್ದಾದ ಗೇಟ್ .

ಬೇಕಾದವರು ಕೂತು ಸಾಯಂಕಾಲ ಸೀನೇರಿ ನೋಡಬಹದು ಆಕಾಶ ಎಲ್ಲ ಬಿಳಿ ಬಿಳಿಯಾಗಿ ಮೋಡ ತುಂಬಿದ ವಾತಾವರಣವಿದೆ .

ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಅಕ್ಕ ಪಕ್ಕ ಎರಡು ಗಂಟೆ ಆಂ ಮೆಟ್ಟಿಲಿನ ಮೇಲೆ ತುದಿಯಲ್ಲಿ ಮೂರು ತೆಂಗಿನ ಕಾಯಿ ಇಟ್ಟಿದ್ದಾರೆ.

ಇಲ್ಲಿ ಎಡ್ ಕುಮಾರಿ ರೈಲ್ವೆ ಸ್ಟೇಷನ್ ಜನರೆಲ್ಲಾ ರೈಲ್ ಅಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಸಾಲಾಗಿ ಬೆನ್ನುಗಳ ಬೆನ್ನಲ್ಲಿ --

ಹೂವಿನ ಗಿಡವನ್ನು ಹಾಕಿದ್ದಾರೆ ಸ್ಟೇಷನ್ ಅಲ್ಲಿ ರೈಲ್ ರೈಲು ಪಟ್ಟಿನೂ ಕಾಣ್ತಾ ಉಂಟು --

ನೋಡ್ಲಿಕ್ಕೆ ಯಾರೋ ಹಿಂದೆ ಇಂದ ನೋಡತಾ ಇದ್ದಾರೆ ರೈಲು ಯಾವಾಗ ಬರುತ್ತೆ --